ಮತ್ತೆ ಬಾಳೆಹಣ್ಣು ಮತ್ತೆ ಯಾವ ಯಾವದೋ ತರಕಾರಿಗಳು ಅದವ.

ಉಹ್ ಬ್ಯಾನ್ನೆರ್ಸ್ ಗಳು ಅದಾವೆ ಟಿಕೆಟ್ ಕೌಂಟರ್ ಐತಿ ಒಬ್ಬರ ಸೆಕ್ಯೂರಿಟಿ ಗಾರ್ಡ್ ಅದರ

ಕೆನರಾ ಬ್ಯಾಂಕ್ ಉಹ್ ಮಹಾದ್ವಾರ ರೋಡ್ ಬ್ರಾಂಚ್ ಇಂದ್.

ಇದೊಂದ್ ಯಾವದೋ ನಾರ್ಥ್ ಇಂಡಿಯನ್ ಫ್ಯಾಮಲಿ ಉಹ್ ಅಹ್ ಒಬ್ಬರು ಏನೋ ಬುಟ್ಟಿಹಿಡ್ಕೊಂಡರ್.

ಮತ್ತೆ ಸನ್ ರೈಸಿಂಗ್ ಏ ಸೋರಿ ಸನ್ ರೈಸಿಂಗ್ .--

ಇದೊಂದ ಆಫೀಸ್ ಉಹ್ ಮತ್ತ ಇಲೊಂದ್ --

ಮಾರ್ಕೆಟ್ ಇದೊಂದ್ ಫಿಶ್ ಮಾರ್ಕೆಟ್ .

ಇಲೊಬ್ಬರು ಸೈಕಲ್ ತೊಕೊಂಡು ಹೊಂಟಾರೆ.